ಈಸ್ಟ್ ಪೀಪಲ್ ಆಗ್ಲಿ ಒಹ್ ಪ್ರಗ್ನೆಟ್ ವುಮೆನ್ಸ್ ಆಗ್ಲಿ ಅಲ್ಲಿ ಅವರು ರೆಸ್ಟ್ ಮಾಡಬೋದು ಸ್ವಲ್ಪ ಹೊತ್ತು ವೇಟ್ ಮಾಡಬೋದು ಆಮೇಲೆ ಅವರು ವರ್ಕ್ ಕ್ಯಾರಿಯೋನ್ ಮಾಡ್ಕೊಬೋದು.

ಈವಾಗ ಎಲ್ಲಾ ಕಡೆ ಟ್ರೀಸ್ ಇರ್ಲೇ ಬೇಕು ಏಕೆಂದ್ರೆ ಆ ಟ್ರೀಸ್ ನಮ್ ಟ್ರೀಸ್ ಆ ಸರ್ರೌಂಡಿಂಗ್ ಅಲ್ಲಿ ಟ್ರೀಸ್ ಇದ್ರೇನೆ ನಾವು ಹ್ಯಾಪಿ ಫೀಲ್ ಆಗ್ತಿವಿ ಫ್ರೆಶ್ ಫೀಲ್ ಮಾಡ್ತಿವಿ. ಅದು ಇಲ್ಲ ಅಂದ್ರೆ ನಮಿಗೆ--

ಈಗ ಎಲ್ಲಾರ ಲೈಫ್ ನಲ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗ್ಬೇಕಾಗಿದ್ದೆ ಕಾಫಿ ಇಂದ. ಕ ಎಲ್ಲರೂ ಕ ಮಾರ್ನಿಂಗ್ ಅಲ್ಲಿ ಕಾಫಿ ನೇ ರೆಫರ್ ಮಾಡ್ತಾರೆ ಜಾಸ್ತಿ ಅದು ಮಿಸ್ ಆಗ್ಬಿಟ್ರೆ--

ಏನಾದ್ರು ಕೂಡ ಅವ್ರ್ ರೆಸ್ಪೋನ್ಸಿಬಲ್. ಅವ್ರ್ ಮತ್ತೆ ಮನೆಯವರಿಗೆ ಅವರ ರೊಕ್ಕಾ ವಾಪಾಸ್ ಕೊಡ್ಬೇಕು ಅಂತ ಒಂದು ಹೋಪ್ ಇರತ್ತೆ ಅವರಿಗೆ. ಇಟ್ ಮೋಸ್ಟ ಆಫ್ ಮೆಂಬರ್ಸ್ ಮನೆಗೆ ಇಟ್ಟುಕೊಳ್ಳುವುದಕ್ಕಿಂತ ರೊಕ್ಕ ಬ್ಯಾಂಕ್ ಅಲ್ಲಿ ಇಟ್ಟಿಕೊಳ್ಳುವುದಕ್ಕೆ ಮಾಡ್ತಾರೆ.

ಅವೇರ್ನೆಸ್ ಕೊಡ್ಬೇಕು ಎಜುಕೇಶನ್ ಬಗ್ಗೆ. ಅವ್ರಿಗೆ ತಿಳಿಸಬೇಕು ಎಷ್ಟ್ ಇಂಪಾರ್ಟೆಂಟು ಅಂತ ಹೇಳಿ.